ಇಲ್ಲಿ ಹಲವಾರು ದೇವರುಗಳು ಇರುವುದನ್ನು ಸಹ ನಾವು ಕಾಣಬಹುದು ಹಾಗೆಯೆ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಹುಂಡಿಗಳನ್ನು ಸಹ ನಾವು ಕಾಣಬಹುದಾಗಿದೆ.

ಇಲ್ಲಿ ಕೆಂಪು ಮತ್ತೆ ಕಪ್ಪು ಕಾರ್ ಇರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಮಸೀದಿ ಎಂದು ನಾವು ತಿಳಿಯಬಹುದಾಗಿದೆ.

ಹಾಗೆಯೇ ಮಸೀದಿಯನ್ನು ಲೈಟ್ಸ್ ನಿಂದ ಅಲಂಕರಿಸಿರುವುದನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ರೋಡ್ ಪಕ್ಕದರಲ್ಲಿ ತರಕಾರಿ ಹೂವು ಹಾಗು ಮುಂತಾದವು ಇರುವುದನ್ನು ನಾವು ಇಲ್ಲಿ ನೋಡಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ರೈಸ್ ಮಿಲ್ ಎಂದು ನಾವು ತಿಳಿಯಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಆಸ್ಪತ್ರೆಯ ಕೊಠಡಿ ಎಂದು ನಾವು ತಿಳಿಯಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ಹಲವಾರು ಔಷಧಿಗಳನ್ನು ನಾವು ನೋಡಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ತಟ್ಟೆಯಲ್ಲಿ ಊಟ ಇರುವುದನ್ನು ನಾವು ನೋಡಬಹುದು ಆಗಿದೆ.

ಇಲ್ಲಿ ಒಂದು ನೀರಿನ ಬಾಟಲಿಯನ್ನು ನಾವು ನೋಡಬಹುದಾಗಿದೆ ಹಾಗೂ ಇಲ್ಲಿ ಟಿಶ್ಯೂ ಪೇಪರನ್ನು ನಾವು ನೋಡಬಹುದು.

ಕೆಲವು ಸಿಹಿ ತಿನಿಸುಗಳ ಮೇಲೆ ಗಾಜಿನ ಮುಚ್ಚಳಿಕೆಯನ್ನು ಮುಚ್ಚಿದ್ದಾರೆ.

ಹಾಗೆಯೇ ಪಕ್ಕದಲ್ಲಿ ಗಮನಿಸಿದರೆ ಅಲ್ಲಿ ಹಲವಾರು ಗಿಫ್ಟ್ ಗಳನ್ನು ಸಹ ನಾವು ನೋಡಬಹುದು.

ಅವರೆಲ್ಲರೂ ಬಾಸ್ಕೆಟ್ಬಾಲ್ ಅನ್ನು ಆಡುತ್ತಿರುವುದನ್ನು ನಾವು ನೋಡಬಹುದು ಹಾಗೆ ಯೂನಿಫಾರ್ಮ್ ಧರಿಸಿರುವುದನ್ನು ಸಹ ನಾವು ನೋಡಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಕಾರ್ ಶೋರೂಮ್ ಎಂದು ನಾವು ಭಾವಿಸಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇಲ್ಲಿ ಮೂವರು ಹುಡಗಿಯರು ನೃತ್ಯ ಮಾಡುತ್ತಿರುವದನ್ನು ನಾವು ಕಾಣಬಹುದಾಗಿದೆ.